Total ಎಷ್ಟು ಮಂದಿ ನಿಮ್ಮದು ಎಷ್ಟ್ ಒರ್ಗಾಗಿದೆ? ನಮ್ದೊಂದ್ ನಮ್ ಕಡೆಯಿಂದ ಒಂದೇಳೆಂಟ್ ಜನ ಇದಾರೆ.

ನಿಮ್ side ಯಾರಾದ್ರೂ ಇದಾರಾ ಬರೋರು? .

ನಮ್ side ಅಲ್ಲಿ ನಾವ್ ಈಗ ಕೇಳ್ಬೇಕು ಒಂದು ಬಂದ್ರೆ ಒಂದು ನಾಕ್ ಐದ್ ಮಂದಿ ಬರ್ಬೋದು ನಮ್ side ಇಂದ.

Okay ಒಂದ್ ಹದ್ನಾಲ್ಕು ಅಂತ ಹೇಳಿದ್ರೆ ಯಾವ್ದು ಯಾವದ್ರಲ್ಲಿ ಹೋಗುವ ಹೋಗುವ ಹಾಗಾದ್ರೆ?

ಹೋಗುದಾದ್ರೆ ಹದ್ನಾಲ್ಕ್ ಮಂದಿ ಆದ್ರೆ ಒಂದು ಒಟ್ಟು traveler ಬೇಕಾಗ್ತದೆ.

ಹೌದಲ್ಲ ಒಂದು ಅದ್ಕೊಂದು ಎಷ್ಟು ಒಂದ್ petrol ಆಗ್ಲಿ ಹಾಕ್ಲಿಕ್ಕೆ ಎನಕ್ಕೊ ಏನಾದ್ರೂ ಹಾಕ್ಲಿಕ್ಕೆ ಆಗೀರ್ಬೋದು ಅಂದ್ರೆ ಊಟಕ್ಕೆ ಅದು ಇದು ಸೇರ್ಕೊಂಡ್ ಒಂದ್ ಎಸ್ಟ್ ಬೇಕಾಗಿರ್ಬೋದು ಒಂದು total ? ಅದು total ಅಂದ್ರೆ two days trip ಅಂದ್ರೆ ಒಬ್ಬರ್ ಮೇಲ್ minimum ಒಂದ್ two thousand ಇಟ್ಕೊಳ್ಬೇಕಾಗ್ತದೆ. ಕಮ್ಮಿ ಅಂದ್ರೆ ಅಷ್ಟು ಇಟ್ಕೊಬೇಕಲ್ಲ?

ಅಂದ್ರೆ ಜಾಸ್ತಿ ಎಸ್ಟಾಗುತ್ತೆ ಅಂತ ಹೇಳ್ಲೀಕ ಆಗಲ್ಲಾ ಕಮ್ಮಿ ಅಂದ್ರು ಒಂದ್ ಎಡೆದು ಸಾವಿರ ಬೇಕು. ಹೌದು ಹದ್ನೈಮಂದಿ ಹೋಗುವಾಗ ಮೂರು ಸಾವಿರ ಆಕ್ತದಲ್ಲ ಮೂವತ್ತು ಸಾವಿರ ಆಕ್ತದಲ್ಲ . ಹೌದ್ ಹೌದ್ ಹೌದ್ ಒನ್ದಸ್ವಲ್ಪ ಕಮ್ಮಿ ಆಗ್ತದೆ ಸ್ವಲ್ಪ ಜಾಸ್ತಿ ಜನ ಹೋಗ್ತ್ .

ಜಾಸ್ತಿ ಜನಾ ಹೋದ್ರೆ ಕಮ್ಮಿಆಗ್ತದೆ. ಹಾ ಹೌದು .

Friends ನೆಲ್ಲಾ ಅಂದ್ರೆ ಸ್ನೇಹಿತರನ್ನ ಕೇಳಿ ಅಂದ್ರೆ ಯಾವ್ದು ಒಳ್ಳೊಳ್ಳೆ places ಇದೆ ಅಂದ್ರೆ ಇಗ್ಲೇ ಬೇಡಾ ಒಂದು ಎರ್ಡ್ ವಾರ ಹೋಗ್ಲಿ ಅಂತ ಅಂದ್ರೆ ಇವಾಗ್ಲೆ ಹೋದ್ರೆ ನಮ್ಗೆ ಅಂದ್ರೆ ಯವದಾದ್ರೂ places ಒಳ್ಳೆದಿದೆ ಅದು miss ಆಗೋ chance ಇರುತ್ತೆ.

ನಮ್ಗೆ ಹೇಗಂದ್ರೆ ಶನಿವಾರ ಹೋಗಿ Sunday ಸೋಮವಾರ join ಆಗ್ಬೇಕು. ಅಂದ್ರೆ ನಿಮ್ದು ಯಾವ್ದು ಕೆಲ್ಸ ಯಾವ್ದು ನಿಮ್ದು?

ನಾವು maintenance ಅಲ್ಲಿ ಇದ್ದೇವಿ ನಮ್ಗೆ two days ಸ್ಯ~ Saturday Sunday ಆ time ಲಿ week ends . ಒ ಹೌದಾ ಹಾ ಅಂದ್ರೆ ಒಂದೆರ್ಡು ದಿನದ್ದು plan ಮಾಡುವ ಅಂತ ಏನ್ ಹೇಳ್ತೀರಾ?

ಹ್ಮ್ ಮಾಡುವ ನಾನೂ ಹ್ಮ್ next Sunday ನೋಡುವ ಏನಾದ್ರೂ. Next Sunday ಅಂದ್ರೆ ಹೇಳ್ತೀರಾ Saturday ಆದಿತ್ಯವಾರ ಅಲ್ಲಾಮತ್ತೆ ಅವತ್ತಿದೀನ ಹೋಗೋದ ಹೇಗೆ?

ಅವತ್ತೇನೆ ಹೋಗುವ ಅಂತ ನನ್ಗೆ ಶುಕ್ರವಾರ ಒಂದ್ ನೆನ್ಪ ಮಾಡಿ ನಾನೂ Sunday ಗೆ ಎಸ್ಟ ಜನಾ ಇದ್ದಾರೆ ಅಂತ ಒಂದು ಕೇಳಿ ಹೇಳ್ತೆನೆ .

ಹಾ ಆಯಿತು ಅಂದ್ರೆ ಅಹ್ ಮೊದ್ಲೆಲ್ಲಾ ಹೋಗತಿದ್ರಲ್ಲಾ ಹೇಗೆ ನಿಮ್ದು.

ಅವರ ನಮ್ದದೆಲ್ಲಾ trekking ಅಲ್ಲಾ bike ಲಿ ಎಲೂ ಆಗ ಹೋಗ್ತಿದ್ವಿ ಈಗ ಒಂದು bike ಲಿ ಹೋಗುದಲ್ಲ ಎಲ್ಲಾ job ಲಿ ಇದ್ದಾರೆ.

ಅಂದ್ರೆ ಈಗ ಅದೇ ಅಗಿರೋದ ಅಂದ್ರೆ ಈಗ ಯಾರು ಸಿಗಲ್ಲ ಇಬ್ಬರಿದ್ರೆ ಹೋಗ್ಬೋದು.

ಹಾ ಹೌದೌದು ಎಲ್ಲಿ place ಎಲ್ಲಿ ನಿಮ್ಮದು confirm ?

ಅದೆ ನೋಡುವ ಒಂದ್ ಎರ್ಡ್ ಮೂರು place ನು ಅಂದ್ರೆ Madikeri ಆಗೀರ್ಬೋದು ಅಹ್ ಮತ್ತೆ ಆಕಡೆ Chikkamagalore ಆಗೀರ್ಬೋದು Goa ಆಗೀರ್ಬೋದು ಇಲ್ಲಾಂತ ಹೇಳಿದ್ರೆ bangalore side ಎಲ್ಲಾದ್ರು Mysore ಎಲ್ಲಾ ಹೋಗ್ಬೋದ್ ಅಲ್ಲಾ. ಹಾ Mysore ಗೆಲ್ಲ ಹ್ಮ್ . ಅಂದ್ರೆ ಒಳ್ಳೊಳ್ಳೆ place ಇದೆ ಆ ಕಡೆ ಅದನ್ನ ನಾವ್ ಒಂದ್ list ಮಾಡ್ಕೊಳುವ ಮೊದ್ಲು.

ಅದರಲ್ಲಿ ಎಲ್ಲೆಲ್ಲಿ ಒಂದು ಹೋಗ್ಬೋದ್ ಅಂತ ಹೇಳಿ ಒಂದ್ಸಲ ನಾವು list ಮಾಡಿದ್ ಮೇಲೆ ಹೋಗ್ಬೋದಲ್ಲ.

Okay ಮತ್ತೆ ಮಾತಾಡುವ ಆಯ್ತಾ ಇದರ ಬಗ್ಗೆ.

ಮಳೆ ಮಳೆ ಅಂದ್ರೆ ನಮ್ಗೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತ ವಿಷಯ. ಮೂರು ಕಾಲಗಳಲ್ಲಿ ಒಂದಾಗಿರುವಂತ ಕಾಲ ಅದೇ ಮಳೆಗಾಲ. ಸಾಮಾನ್ಯವಾಗಿ ಬೇಸಿಗೆಕಾಲ, ಮಳೆಗಾಲ ಅಥವಾ ಚಳಿಗಾಲಗಳನ್ನು ನಾವು ನೋಡ್ಬೋದು. ಅದ್ರಲ್ಲಿ ನನ್ನ ಪ್ರಕಾರ ಉತ್ತಮವಾದ ಕಾಲ ಅಂದ್ರೆ ಅದು ಮಳೆಗಾಲ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಈ ಮಳೆ ಬಿದ್ದಿರುವುದರಿಂದಾಗಿ ತಂಪಾದ ವಾತಾವರಣ ಉಂಟಾಗಿರ್ತದೆ. ಅದೇ ಅದ್ರ ಜೊತೆಯಲ್ಲಿ ಹಚ್ಚ ಹಸಿರಾದ ವಾತಾವರಣವನ್ನುಸ ನಾವು ಅನುಭವಿಸ್ಬೋದು ಅಥವಾ ಕಾಣ್ಬೋದು. ಈ ಮಳೆಗಾಲದಿಂದಾಗಿ ತುಂಬಾ ಜನ್ರಿಗೆ ಅಹ್ ತುಂಬಾ ಕಷ್ಟಗಳಾಗ್ತದೆ ಅಂತಸ ನಾವ್ ನೋಡ್ಬೋದು. ಅಂದ್ರೆ ಈಗ ಮಳೆ ಹೆಚ್ಚಾಗಿ ಬರುವುದ್ರಿಂದ ಅಥವಾ ಅಹ್ ತ~ ನಿಲ್ಲದೆ ಬರುವುದ್ರಿಂದ ಪ್ರವಾಹ ಅಹ್ ನೀರೆಲ್ಲ ಸ್ಥಗಿತಗೊಂಡು ಪ್ರವಾಹ ಎಲ್ಲ ಬಂದು. ಇಡೀ ಅಹ್ ಒಂದು ಊರಿನ ಅಥವಾ ಪಟ್ಟಣದ ಅಹ್ ಇಡಿ ವ್ಯವಸ್ಥೆಯೇ ಅಸ್ತವ್ಯಸ್ತ ಆಗುವುದನ್ನುಸ ನಾವು ನೋಡಿದ್ದೇವೆ. ಆದ್ರೆ ಮಳೆ ತನ್ನ ಇತಿ ಮಿತಿಯಲ್ಲಿ ಉಂಟಾದ್ರೆ ಅದುಸ ಒಂದು ಎಷ್ಟು ಒಳ್ಳೆಯ ಅನುಭವ ನೀಡ್ಬೋದು ಅನ್ನುವುದುಸ ನಮ್ಗೆ ತಿಳಿದಿರುವಂತಹ ವಿಷಯವೇ. ಹೇಗಂದ್ರೆ ಈಗ ಮಳೆ ಬರುವ ಅಹ್ ಮೊದಲ ಮಳೆ ಅಂದ್ರೆ ಅದ್ರ ಅನುಭವ ಹೇಗೆ ಇರ್ತದೆ ಅನ್ನುವುದನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಆ ಮೊದಲ ಮೊದಲ ಮಳೆ ಆದಂತ ಸಂದರ್ಭದಲ್ಲಿ ಆಗುವಂತ ಖುಷಿ ಇರ್ಬೋದು ಅಥ್ವಾ ಆ ಮಳೆ ಬಂದು ಹೋದ ನಂತರ. ಅಹ್ ಅಹ್ ಸುತ್ತಲು ಹರಡಿರುವಂತ ಸುಗಂಧ ಇರ್ಬೋದು ಅಥ್ವಾ ಹಚ್ಚ ಹಸಿರಾದಂತಹ ವಾತಾವರಣ ಇರ್ಬೋದು. ಅದನ್ನು ಅನುಭವಿಸಿದವರಿಗೆ ಅದು ಅದ್ರ ಖುಷಿ ಗೊತ್ತಿರ್ತದೆ. ಮಳೆಯಿಂದಾಗಿ ರೈತರಿಗಂತೂ ತುಂಬಾ ಉಪಯೋಗವಾಗ್ತದೆ. ಯಾಕಂದ್ರೆ ಅಹ್ ರ~ ಮಳೆ ಬಾರದೆ ಇರುವಂ~ ಮಳೆ ಬಾರದೆ ಇರುವುದ್ರಿಂದಾಗಿ. ಅವರ ಬೆಳೆ ಅಹ್ ಬೆಳೆಗಳೆಲ್ಲ ಅಹ್ ನಾಶವಾಗುವ ಸ್ಥಿತಿಯಲ್ಲಿ ಇರ್ತದೆ ಆದ್ರೆ ಮಳೆ ಬಂದ ತಕ್ಷಣ ಆ ಬೆಳೆಗಳೆಲ್ಲ ಒಮ್ಮೆ ಚಿಗುರಿ. ಪುನಃ ಫಲವನ್ನು ಕೊಡ್ಲಿಕ್ಕೆ start ಮಾಡ್ತ~ ಅಹ್ ಶುರು ಮಾಡ್ತದೆ. ಇದ್ರಿಂದಾಗಿ ಅವರಿಗೆ ಒಂದು ಉತ್ತಮವಾದಂತಹ ಬೆಳೆ ಬರ್ತದೆ ಜೊತೆಗೆ ಸಂಪಾದನೆ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಆಗ್ತದೆ. ಹಾಗೂ ಅವ್ರ ಶ್ರಮಕ್ಕೆ ಒಂದು ಫಲ ಸಿಕ್ಕಂತೆ ಆಗ್ತದೆ. ಅಹ್ ಕೇವಲ ಇದು ರೈತರಿಗೆ ಮಾತ್ರ ಸಹಾಯ ಮಾಡುವುದಲ್ಲ. ಇದ್ರಿಂದಾಗಿ ಅಹ್ ನಮ್ಮ ಗಿಡ ಮರಗಳು ಎಲ್ಲ ಒಳ್ಳೆಯ ರೀತಿಯಲ್ಲಿ ಬೆಳೆದು ಅಹ್ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯ ವಾತಾವರಣವನ್ನು ಸೃಷ್ಠಿಸುತ್ತದೆ. ಅಹ್ ಜೊತೆಗೆ ಅಹ್ ಈ ಮಳೆ ಬರುದ್~ ಮಳೆ ಬರುವುದ್ರಿಂದಾಗಿ ನಾವು ಬರಗಾಲವನ್ನುಸ ತಡೆಗಟ್ಬೋದು ಹಾಗೆ. ಈ ಮಳೆ ನೀರನ್ನು ಸಂಗ್ರಹಿಸಿ ಇಡುವುದರಿಂದ ಮುಂದೆ ಬರುವಂತಹ ಬೇಸಿಗೆ ಕಾಲಕ್ಕೂ ಕೂಡ ನಾವು ಅಹ್ ತಯಾರಿಯನ್ನು ನಡೆಸಿ ಕೊಳ್ಳಬೆ~ ಬಹುದು ಹೇಗಂದ್ರೆ. ಅಹ್ ಮಳೆ ನೀರು ಕೊಯ್ಲು ಮಾಡುವುದರಿಂದ ಅಥ್ವಾ ಅಂತರ್ಜಾಲಗಳನ್ನು ಸೃಷ್ಠಿಸುವುದರಿಂದ ನಾವು ಅಹ್ ಈ ನೀರನ್ನು ಅಹ್ ಬೇಸಿಗೆಕಾಲ ಬರುವ ತನಕ ಸಂಗ್ರಹಿಸಿಟ್ಟು. ಬೇಸಿಗೆಕಾಲದಲ್ಲಿ ಆ ನೀರನ್ನು ಉಪಯೋಗಿಸುವ ಮೂಲಕ ನೀರಿನ ಕೊರತೆ ಆಗದಂತೆಸ ನೋಡ್ಕೊಳ್ಬೋದು. ಮಳೆ. ಮಳೆ ಎಂಬುವುದೊಂದು ಅಹ್ ಉತ್ತಮವಾದಂತಹ ಅನುಭವ ಈ ಅನುಭವ ಹೇ~ ಹೇಗೆ ಇರ್ತದೆ ಅಂದ್ರೆ ಆ ಮಳೆಯ ಹನಿಗಳು ಬೀಳುವಂತಹ ಸಂದರ್ಭ. ಅಹ್ ನಾವು ಅನುಭವಿಸ ಬೇಕಾದಂ~ ಬೇಕಂದ್ರೆ ಅಹ್ ಒಂದು ಹೊರಗೆ ಅಹ್ ಅಹ್ ಹೊರಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಳೆಯಲ್ಲಿ ನೆನೆದು ಒಳಗೆ ಬಂದ್ರೆ ಆ ಅನುಭವವೇ ಬೇರೆ. ಜೊತೆಗೆ ಅಹ್ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ಬಹುದಾದಂತದ್ರೆ ಅದು ಶೀತ, ನೆಗಡಿ, ಕೆಮ್ಮು, ಜ್ವರ. ಆದ್ರೆ ಈ ಶೀತ, ನೆಗಡಿ, ಕೆಮ್ಮು, ಜ್ವರವನ್ನು ಹೇಗೆ ತಡೆಗಟ್ಬೋದು ಅನ್ನುವುದು ನಮ್ಗೆ ಗೊತ್ತಿರ್ಬೇಕು ಆಗ ಮಾತ್ರ ಈ ಮಳೆಗಾಲ ನಮ್ಗೆ ಒಂದು ಉತ್ತಮ ಅನುಭವವನ್ನು ನೀಡ್ಲಿಕ್ಕೆ ಸಾಧ್ಯ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೋಡ್ಬೇಕಂದ್ರೆ ನಂಗೊಂದು ಎಂಥ ಖುಷಿ ಅಂದ್ರೆ ಅಹ್ ಸಾಮಾನ್ಯವಾಗಿ ಮಳೆ ಜೋರಾಗಿ ಉಂಟಾದ್ರೆ ಶಾಲೆಗಳಿಗೆಲ್ಲ ರಜೆ ನೀಡ್ತಾರೆ. ಇದೆ ಒಂದು ಉತ್ತಮವಾದ ಅನುಭವ ಅಂದ್ರೆ ಅಹ್ ಶಾಲೆಗೆಲ್ಲ ಹೊರಟಿರ್ತೇವೆ ನಾವು ಆದ್ರೆ ತಕ್ಷಣ ಒಂದು ಅಹ್ ನಮ್ಗೆ ಕರೆ ಬರ್ತದೆ. ಅದೇನಂದ್ರೆ ಇವತ್ತು ಶಾಲೆ ಇಲ್ಲ ಜೋರಾದ ಮಳೆಯ ಕಾರಣ ನಿಮ್ಗೆ ರಜೆಯನ್ನು ಘೋಷಿಸಲಾಗಿದೆ ಅಥ್ವಾ ನಾವು ಸಾಮಾನ್ಯವಾಗಿ ನಮ್ಮ ದೂರದರ್ಶನದಲ್ಲಿಸ ನೋಡ್ಬೋದು. ಅಂದ್ರೆ ಅಹ್ ಶ~ ರಜೆಯನ್ನು ಘೋಷಿಸಲಾಗಿದೆ ಅಂತ ಅವರು ಅಹ್ ಸುದ್ದಿಯನ್ನು ನೀಡ್ತಾರೆ. ಆ ಸುದ್ದಿ ಕೇಳಿದಾಗ ಆಗುವಂತ ಖುಷಿ ಉಂಟಲ್ಲ ಅದು ನಾವು ಯಾರಿಗೂ ಹೇಳಿ~ ಹೇಳುವಂತಿಲ್ಲ ಅದು ಅನುಭವಿಸಿಯೇ ನಾವು ನೋಡ್ಬೇಕು. ಈ ಮಳೆಗಾಲದಲ್ಲಿ ಅಹ್ ಮಕ್ಳಿಗಂತು ತುಂಬಾ ಖುಷಿಯೇ. ಒಂದು ರಜೆ ಸಿಕ್ತದೆ ಮತ್ತೊಂದು ಮನೆಯಲ್ಲಿ ಕೂತ್ಕೊಬೋದು ಮತ್ತೆ ನೀರಲ್ಲಿ ಆಡ್ಬೋದು. ಆ ಮಳೆ ಬರುವಂತಹ ಸಂದರ್ಭದಲ್ಲಿ ನಾವು ಚಿಕ್ಕವರು ಇರುವಾಗ ಅಹ್ ಇರುವಂತಹ ಅನುಭವಗಳೆಂದ್ರೆ ಅಹ್ ಶಾಲೆಯಿಂದ ಮನೆಗೆ ಬರುವ ಹಾದಿಯಲ್ಲಿರುವಂತಹ ಹೊಂಡಗಳಲ್ಲಿ ನೀರ್ ತುಂಬಿಕೊಂಡಿರ್ತದೆ ನೋಡಿ. ಆ ನೀರಲ್ಲಿ ಆಟ ಆಡ್ಕೊಂಡ್ ಬರುವ ಖುಷಿಯೇ ಬೇರೆ ಆ ಅನುಭವಗಳೆಲ್ಲ ಗಳೆಲ್ಲ ನೆನಪ್ ಮಾಡ್ಕೊಳ್ವಾಗ ಅಹ್ ಖುಷಿ ಆಗುವಂತ ಸಂದರ್ಭ ಸೃಷ್ಟಿ ಮಾಡುವುದೇ ಈ ಮಳೆ. ಹಾಗಾಗಿ ಮಳೆ ಎಂಬುವುದು ನನ್ನ ಪ್ರಕಾರ ನನಗೆ ಇಷ್ಟವಾದಂತ ಮೂರು ಕಾಲದಲ್ಲಿ ಮಳೆಗಾಲ ಅನ್ನೋದು ನನಗೆ ತುಂಬಾ ಇಷ್ಟ. ಅಹ್ ಮಳೆಯಲ್ಲಿ ನಾವು ಸಾಮಾನ್ಯವಾಗಿ ಅಹ್ ನಮ್ಮ, ಅಹ್ ನಮ್ಮ, ಅಹ್ ನಮ್ಮ ಒಳಗೆ ಇರುವ ಮಕ್ಕಳನ್ನು ಅಹ್ ಮಕ್ಕಳ ಭಾವನೆಗಳನ್ನು ಹೊರಗೆ ತರ್ಬೋದು ಅಂತ ಹೇಳ್ಬೋದು.

ಹ ಮತ್ತೆ ಎಂತ ಮಾಡ್ತಾ ಇದ್ದಿಯಾ? ನಾನಾ ಸುಮ್ನೆ ಕೂತಿದ್ದೆ ನೀವು? ನಾನ್ಸ ಸುಮ್ನೆ ಕೂತ್ಕೊಂಡಿದ್ದೆ college ಇಂದ ಬಂದದಷ್ಟೆ. ಹೊ ಹೌದಾ ಹ. ಹಾಗೆ.

ಹ್ಮ್ ಊಟ ಆಯ್ತು ನಿಮ್ದಾಯ್ತಾ?

ಹ್ಮ್ ಹಾಗೆ ಎಂತ ಬಿಸಿಲು. ಅದೆ ಎಂತ ಬಿಸಿಲು ಅಂದ್ರೆ ಮೊನ್ನೆ ಎಲ್ಲ ಚಳಿ ಇತ್ತು ಈಗ ತುಂಬ ಬಿಸಿಲು ಮಧ್ಯಾಹ್ನ್ನ್ ಮೇಲೆ ಆಗುವಾಗ .

ಅದೆ. ಹೊರ್ಗಡೆ ಹೋಗ್ಲಿಕ್ಕೆಸ ಇಲ್ಲ ಆಕಡೆ. ಹೌದು ಒಳಗೆ ಕುತ್ಕೊಲಿಕ್ಕೆಸ ಇಲ್ಲ ಈಗಿಲ್ಲೊಂದ್ ತೋಟದಲ್ಲಿ ಆರಾಮದಲ್ಲಿ ಕುತ್ಕೊಳ್ಬೇಕು ಖುಷಿ ಆಗ್ತದೆ. ಹ ಹೌದು ಹ ಹಾ ಹೌದು ಹೌದು. ಸಂಜೆ ಹೊತ್ತಿಗೆ ನಾಕು ಗಂಟೆ ಹೊತ್ತಿಗೆ ಆಗುವಾಗ ಎಲ್ಲ ಅಂದ್ರೆ ತುಂಬ ಪ್ರಶಾಂತವಾದ ಗಾಳಿ ಎಲ್ಲಾ ಬರ್ತದೆ ತಂಪು ತಂಪು.

ಹಾಗೆ ನಿಮ್ಗೆ ತೋಟ ಉಂಟಾ? ಹ ಸ್ವಲ್ಪ ಉಂಟು ನಿಮ್ದು ಉಂಟಾ?

ಅದೆ ಅದೆ ಇದು ಪೇಟೆ ಅಲ್ಲಿ ಎಂತ ಮಾಡ್ತಾರಾ ಬರಿ ಮನೆ ಮಾತ್ರ ಅಲ್ಲ ಎಂತ ಒಂದು ಕೃಷಿಸ ಮಾಡುದಿಲ್ಲ. ಹ ಹೌದು ಕೆಲವರು ಮಾಡ್ತಾರೆ ಅಂದ್ರೆ ಯಾರಿಗೆಲ್ಲ ಅದು ಅನುಕೂಲ ಇದ್ದ ಹಾಗೆ ಅವರು ಮಾಡುದು. ಹ ಅದೆ ಅಂದ್ರೆ just ಸ ಸ್ವಲ್ಪ ಮಾಡ್ತಾರೆ ಏನ ಅದು ಹಳ್ಳಿಯಲ್ಲೆಲ್ಲ ಕೃಷಿ ಜಾಸ್ತಿ ಅಲ್ಲ. ಹ ಹೌದು ನಮ್ಗೆ ಈ ಕಡೆ ಎಲ್ಲ ಜಾಸ್ತಿ ಅದು. ನಾವ್ಸ ಅಂದ್ರೆ ಎಂತ ಅಡಿಕೆ ಮತ್ತೆ ಕರಿಮೆಣಸು ಅದೆಲ್ಲ ಗಿಡ ಎಲ್ಲ ನಟ್ಟಿದ್ದೇವೆ ಅಡಿಕೆ ಗಿಡ ಮತ್ತೆ ಈಗ ತರ್ಕಾರಿ ಗಿಡಸ ಮಾಡಿದ್ದೇವೆ. ಹಾ ಒಳ್ಳೆದಲ್ಲ ಇದ್ರೆ ಮನೆಯಲ್ಲಿ. ಹಾ ಹೌದು ಅಂದ್ರೆ ನಮ್ಗೆ ಖರ್ಚಿಗೆಸ ನಮ್ಗೆ ಉಪಯೋಗ ಇದು ಮಧ್ಯಾಹ್ನ ಊಟಕ್ಕೆಲ್ಲ ಉಪಯೋಗಸ ಆಗ್ತದೆ. ಇಂದ ತರುದಕ್ಕಿಂತ ಮನೆಯಲ್ಲೇ ಬೆಳೆಸಿದ್ರೆ ಒಳ್ಳೇದಲ್ಲ. ಒಳ್ಳೆದಲ್ಲ ಹೌದು ನಮ್ಮ ಮನೇಲಿ ಎಲ್ಲ fruits ಇದ್ದು ಜಾಸ್ತಿ ಇರುದು.

ಒಂದಿದ್ದು ಲಿಂಬು ಎಲ್ಲ ಉಂಟು ಮತ್ತೆ ಆ ನಕ್ಷತ್ರ ನೇರಳೆ ಮತ್ತೆ ಪೇರಳೆ, ಸೀತಾಫಲ ಮಾವು, ಹಲಸೇ ಹೇಗೂಸಾ ಇರ್ತದಲ್ಲ.

ಹ ಮತ್ತೆ ಅದೊಂದು ಇದುಂಟಲ್ಲ avocado ಅಂತೊಂದು ಬರ್ತದಲ್ಲ ಅದ್ರದ್ದೆಲ್ಲ ಉಂಟು. Avocado ಅಂದ್ರೆ ಇದಾ.

ಹೊ ಅದೆಲ್ಲ ಈಗ ಈ time ಅಲ್ಲಿ ಆಗ್ತದಾ? ಅಂದ್ರೆ ನಮ್ಮ ಗಿಡ ಸಣ್ಣದು ನಮ್ಮ ಮನೆಯದ್ದು. ಹಾಗೆ ಅದು ಇನ್ನ್ ಸ್ವಲ್ಪ ದೊಡ್ಡಾದ್ಮೇಲೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹ ಕೆಲವರಿಗೆ ನೀರಿದೆಲ್ಲ ಇದ್ರೆ ಅವ್ರಿಗೆಲ್ಲಇದು ಕೃಷಿ ಮಾಡ್ಲಿಕ್ಕೆಲ್ಲ ತುಂಬ ಇದಾಗ್ತದೆ. ಬೋರ್ ದ್ ಬೋರೆಲ್ಲ ಮಾಡಿದ್ರೆ ಅದೆಲ್ಲ ಚಂದ ಆಗ್ತದೆ. ನೀವು ಬೋರ್ ಮಾಡಿದ್ದೀರಾ?

ನಿಮ್ಮ ಮನೆಯಲ್ಲಿ ಅದೇ ಬೋರ್ ಇದ್ದು ನೀರಾ? ಇಲ್ಲ ನಮ್ಗೆ ಇದು ಯಾವ್ದ್ ಪಂಚಾಯಿತಿದು ನೀರು ನಮ್ಗೆ.

ನಲ್ಲಿಯಲ್ಲಿ ಬಿಡ್ತಾರೆ ಅವ್ರು ಪಂಚಾಯಿತಿಯವ್ರು.

ಆಗ ಅದ್ರಿಂದ ನಮ್ಗೆ ಸ್ವಲ್ಪ ಅಂದ್ರೆ ಎಷ್ಟು ಬೇಕು ಅಷ್ಟು ನಾವ್ ಉಪಯೋಗ ಮಾಡ್ತಿವಿ.

ಹ್ಮ್ ಹೌದು. ಹ್ಮ್ ಈಗ ಕಡಿಮೆ ಆಗಿದಲ್ಲ full chemical ಎಲ್ಲ ಬಂದಿದೆ ಅದ ಕಾರಣ ಮನೆಯಿಂದ ಮಾಡುದೆ ಒಳ್ಳೇದು ಕೃಷಿ.

Full ಉ danger . ಹಾ ಸರಿ. ಆಯ್ತು ಅಮ್ಮ ಕರಿತ್ತಿದ್ದಾರೆ. ಹಾ ಸರಿ ಸರಿ ಹೋಗಿ ಹೋಗಿ bye bye .

ನನಗ್ travel ಅಂದ್ರ ತುಂಬಾ ಇಷ್ಟ, ಯಾಕಂದ್ರ travel ಅಲ್ಲಿ travel ಪ್ರತಿಯೊಬ್ಬ ವ್ಯಕ್ತಿನೂ ಹುಟ್ಟೋದು ಪ್ರತಿಯೊಬ್ಬ ಮನುಷ್ಯಾನು travel ಮಾಡೆ ಮಾಡ್ತಾನ, ಅವನ್ ಜೀವನದಾಗ travel ಮಾಡದೆ ಇರೋ ವ್ಯಕ್ತಿನೇ ಇಲ್ಲ ಎಲ್ಲಿಯು. ಯಾಕಂದ್ರ travel ಮಾಡುವುದರಿಂದ ಏನಾಗತ್ತೈತಿ ಅಂತಂದ್ರ, ಎಲ್ಲ ಹೊಸ ಹೊಸ ವಿಷಯಗಳ್ ಕಲಕೋಂತಿವಿ ನಾವ್, ಹೊಸ ಹೊಸ ಜನರ ಪರಿಚಯ ಆಗ್ತಾರ, ಅಮ್ಯಾಲ್ ಹೊಸ ಜನ ಹೆಂಗ್ಹೆಂಗ್ ಅದಾರಂತ ಬೆಟ್ ಆಗ್ತದ, ಯಾಕ ವಿಭಿನ್ನ ವಿಭಿನ್ನ ಮಂದಿ ಇರ್ತಾರ ಯಾವತರ ಮಂದಿರ್ತಾರಂತಂದ್ರ. ಅವ್ರು ಅವ್ರ ಜೀವನ್ ಶೈಲಿನೇ ಭಾಳ ವಿಭಿನ್ನ ಆಗಿತ೯ದ, ನಮಗೆ ಗೊತ್ತೇ ಆಗಲ್ಲ ಅವರ್ ಹೆಂಗದಾರಂತ, ಆಮೇಲೆ ಎಲ್ಲೇ ನಮ್ ಪಕ್ಕದ ಊರದವರು ಪಕ್ಕದ district ದವರು ಸಹಿತ ನಮಗ ಅವರಿಗ ಎಷ್ಟು ವ್ಯತ್ಯಾಸ ಇರುತ್ತದ, ಈ ಹುಬ್ಬಳ್ಳಿದವರಿಗ ಧಾರವಾಡದವರಿಗ ಹುಬ್ಬಳ್ಳಿ ಬೆಳಗಾವಿದವರಿಗೆ ಎಷ್ಟು ವ್ಯತ್ಯಾಸ ಇರ್ತದೆ. ಬಿಜಾಪುರ್ ಗುಲ್ಬರ್ಗದವರಿಗ ಎಷ್ಟು ವ್ಯತ್ಯಾಸ ಇರ್ತದೆ ಅನ್ನೋದು ಗೊತ್ತಾಗ್ತೈತಿ, example ಆಗಿ, ಹಿಂಗಾಗಿ ನಮ್ಗ ಆಮ್ಯಾಲ ಇನ್ನೊಂದ ಏನು ನಾವು ಎಷ್ಟು travel ಮಾಡ್ತೀವಿ ಅವಾಗ ನಾವು ಹೊಂದಾಣಕೊಂಡ ಹೋಗೋದಂತು ಇರೋದ್ ಕಲ್ಕೋಂತೀವಿ. ನಮ್ಗ್ ಅಂದ್ರ ಈಗ ಎಲ್ಲಾ ಕಡೆ ಈಗ ನಾವು for example train ದಾಗ ಹೊಂಟೆವೆಂದ್ರ ನಮಗ seat ಸಿಕ್ಕಿರಲ್ಲ so ನಾವ್‌ ಅಲ್ಲಿ ಹೆಂಗ್ ಬೇಕಾದಂಗ ಕುಂತ್ಕೊಂಡು ಹೋಗ್ತಿವಿ, ಆಮೇಲೆ ಹೊಂದಾಣಿಕೆ ಜೀವನಾ ಭಾಳ್‌~ ಭಾಳ ಕಲ್ಕೊತಿವಿ ಮಂದಿ, ಅವ್ರ ಯಾರೋ ಏನೋ ನಮಗ್‌ ಪರಿಚಯಾನೇ ಇರಲ್ಲ ಆ ಬರ್ರಿ ಕೂತ್ಕೊಳ್ರಿ, ಕೂಡ್ ಬರ್ರಿ ಅಂತ ಹೇಳ್ತಾರಾ. ಆಮೇಲ್‌ ಊಟ ಮಾಡ್ಲಿಕತ್ತಿದ್ರ ಊಟ ಮಾಡ್ರಿ ಅಂತ ಹೇಳ್ತಾರ, so ಹಿಂಗಾಗಿ ಇವೆಲ್ಲಾ ನಾವ್‌ ಕಲ್ತಕೋಂತಿವಿ ಹೊಸಹೊಸ ಜೀವನಾ ಕಲ್ತಕೋಂತೀವಿ, ಆಮ್ಯಾಲ ಮನಷ್ಯಾಗ್‌ ಏನತಂದ್ರ ಆತ್ಮಸ್ತೈಯ೯ ಬಂದ್ಬಿಡ್ತದ, travel ಮಾಡೊದರಿಂದ journey ಮಾಡೋದರಿಂದ ಆ ಮಾತೆ ಅದ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತದ. ನೀವ್‌ ಕೋಶ ಓದ್ ನೋಡಲಿಲ್ಲಾ ಅಂದ್ರು ಇಲ್ಲಾ ದೇಶರ ಸುತ್ತಿ ನೋಡಬೇಕ ನಾವು, ಯಾಕಂದ್ರ ದೇಶ ಸುತ್ತುಲಿಂತ್ರ ನಮಗೂ ಹೊಸ ಹೊಸ ಭಾಷೆ ಕಲಿತಿವಿ ಹೊಸ ಹೊಸ ಜನ್ರ ಅಲ್ಲಿದ್‌ ಆದ ಆ ರಾಜ್ಯದಾಗಿರೊವಂತಾದು, ಆ ಊರಾಗಿರುವೋಂಥಾ ಜೀವನಶೈಲಿ ಹೆಂಗದ ಗೊತ್ತಾಗ್ತದ. ಅಲ್ಲಿ ಅಚರಣೆಗಳೆನಾವ ಎಲ್ಲಾ ಗೊತ್ತಾಗತಾವ ನಮಗ, so ಹಿಂಗಾಗಿ ಈಗ ನಾವ ನಮ್ಮ ಅಪ್ಪಾನೆ ಇದಾರೆ example ಅವರು ತುಂಬಾ ಓದಿದ ಕಡಿಮೆ ಆದ್ರೂ ಊರ ಸುತ್ತಿದ್ದೇ ಜಾಸ್ತಿ ಅವರ, ಹಿಂಗಾಗಿ ಅವ್ರೀಗೆ ಬೇರೆವ್ರೀಗಿಂತ ಅವ್ರಿಗೆ knowledge ಭಾಳ ಐತಿ, ಅವ್ರ ಎಷ್ಟ ಐದಾರ್ language ಮಾತಾಡತಾರ ಅವ್ರು, ಆಮೇಲ್ ಅವ್ರು. ಆ ವ್ಯಕ್ತಿ ಮಾತಾಡೊದನ್ನ ನೋಡೆ ಗೋತ್ತ ಮಾಡತಾರ, ಇವನು ರಾಜಸ್ತಾನದವನು, ಇವನು ಬಿಹಾರದವನು, ಅವ್ವರ್ನ ನೋಡೇ ಕಂಡಹಿಡಿತಾರ ಅವರ ಜೀವನ ಶೈಲಿ ನೋಡೇ, so ಅಷ್ಟ ಅವ್ರಿಗೆ ಓಡ್ಯಾಡಿ ಓಡ್ಯಾಡಿ ಅವರಿಗೆ ಅಷ್ಟು, ಆ ಅಭ್ಯಾಸ ಆಗೇದ ಅಂದ್ರ ಅದರಲಿಂತ ಅಷ್ಟ knowledge ಬಂದೆದ.

So ಹಿಂಗಾಗಿ ಅದ್‌ ಜ~ ಪ್ರಯಾಣ ಮಾಡೋದರಲಿಂದ ಆಮೇಲ ಹೊಸ ಹೊಸ ಎಷ್ಟೋ ಕವಿಗಳು ಹುಟ್ಟಕೊಂಡಿದಾರ, ಸಾಹಿತಿಗಳ ಹುಟ್ಟಕೊಂಡಿದಾರ, ಹೊಸ ಹೊಸ ಸ್ಥಳಗಳು ನೋಡತಾರ, ಹೊಸ ಹೊಸ ಜನರನ್ನ ನೋಡತಾರ, ಆಮೇಲ ಹೊಸ ಹೊಸ ಬಗೆ ಬಗೆಯ ತಿಂಡಿ ತಿನಿಸು ತಿನಿಸುಗಳ ನೋಡ್‌~ ನೋಡಲಿಕ್ಕಾಗದತದ ನಮಗೆ. ಆ travel ಜರ ಪ್ರಯಾಣ ಮಾಡೋದ್ರೊಳಗ, ಆಮ್ಯಾಲ ತುಂಬಾ ತುಂಬಾ ನಾವು ಆ ಧೈಯ೯ವಂತರಾಗತಿವಿ, ಈಗ ಎಷ್ಟೋ ಜನರಿಗೆ ಮನ್ಯಾಗ ಕುಂತು ಅವ್ರ ಊರ ಬಿಟ್ಟು ಬೇರೆ ಊರಿಗೆ ಹೋಗಲಿಕ್ಕೆ ಆಗಲ್ಲಾ ಅವ್ರೀಗೆ ಬದಕಕ್ಕೆ ಆಗಲ್ಲಾ. ಅವ engineering ಮಾಡಿದ ವ್ಯಕ್ತಿ ಸಹಿತ ಅವಾ ಅವನ್‌ ಊರಾಗ job ಹುಡುಕ್ತಿರತಾನ, ಯಾಕಂದ್ರ ಅವನಿಗೆ ಬೇರೆಕಡೆ ಹೋಗುವಂತದು ಧೈಯ೯ನೇ ಇರಲ್ಲಾ ಅವನಿಗೆ, ಅವ ಸಣ್ಣವಿದ್ದಾಗಿನಿಂದ ಹಿಡಿದು ಬೇರೆ ಊರಾಗ ಓಡಾಡಿದರಷ್ಟೇ ಅವ್ನಿಗೆ ಅಭ್ಯಾಸ ಇರ್ತದ, ಇಲ್ಲಾಂದ್ರ ಅವನಿಗೆ ಅದರ ಬಗ್ಗೆ ಗೊತ್ತೇ ಇರಲ್ಲಾ. ಎಷ್ಟೋ ನಂದ್ ನನ್ನ ಸ್ನೇಹಿತರ ಎಷ್ಟೋ ಮಂದಿ ಅದಾರ, ಅವ್ರ್ ಅವ್ರ ಊರಾಗೆ job ನೋಡ್ತಾರ ಅವ್ರ engineering ಮಾಡೀನೂ ಅವ್ರ ಊರಾಗೇನೆ ಹುಡುಕಬೇಕ ಅಂತಾರ, ಬೆಂಗಳೂರ್ ಅಂದ್ರ ಆಗಲ್ಲಾ ಅಂತಾರ, ಮೈಸೂರ, ಪುಣೆ ಅಂದ್ರ ಅಗಲ್ಲಾ ಅಂತಾರ, ಯಾಕಂದ್ರ ಅವ್ರೀಗೆ ಧೈಯ೯ ಇರಲ್ಲ. ಅದಕ ನಾವು ಸಣ್ಣೋರಿಂದಾಗಿಂದ ಹಿಡಿದು journey ಮಾಡಕೋತ ಬಂದಿದಕ್ಕ ನಮಗ್~ ನಮಗೂ ಸ್ವಲ್ಪ ಧೈಯ೯ ಅದ, ನಾವ ತುಂಬಾ journey ಮಾಡಿತೇವಿ, ರಾತ್ರಿ ಎಷ್ಟೋ long journey ಮಾಡಿದಿವಿ, ಹಿಂಗಾಗಿ ನಮಗ ಅಭ್ಯಾಸ ಅದ, ನಾವ್‌ ಎಷ್ಟೋ ಓಡ್ಯಾಡಾಕ ನಾವ್ ತುಂಬಾ ಇಷ್ಟ ನಮಗ. ಅದನ್ಯಾವತ್ತು ಕಷ್ಟ ಅಂತ ಅನಕೋಳೋದೆ ಇಲ್ಲಾ, ಹೆಂಗೀದ್ರು ಈ seat ಇದ್ರು ಇರ್ಲಿ, night ಇದ್ರು ಇರ್ಲಿ, ಹೋಗ್ತಾ ಇರೋದ ಅಷ್ಟೇ ಅದೇ ಕಲಸಾ, ಹಿಂಗಾಗಿ ನಮಗೆನಾದ್ರು ಅದರಲ್ಲಿ ತುಂಬಾ ಕಲ್ತಕೊಂಡಿವ ನಾವ್, ಭಾಳ ಅನುಭವ ಆಗೇದ್‌ ನಮಗ ಅದರಲಿಂತ. ಜೀವನ ಏನ್‌ ಅನ್ನೋದಂತ್ರು ಗೊತ್ತಾಗೇದ ನಮಗ್‌, ಎಷ್ಟೋ ಮಂದಿಗ ಎಷ್ಟೋ ದುಡ್ಡ ಇರ್ತದ ದುಡ್ಡ ಇದ್ದೋರ ಆ ಇದರೋಳಗ್ ಹೋಗ್ತಾರ, ದುಡ್ಡ ಇಲಾ೯ದ೯ವರು ಒಂದ ಸಲಾ train ದಾಗ general compartment ದಾಗ ಬಂದ್ರ ಗೋತ್ತಾಗತೇತಿ, ಜೀವನಾ ಅಂದ್ರ ಹೆಂಗ ಇರ್ತೇತಿ ಅನ್ನೋದು, ಅಲ್ಲಿ ಎಷ್ಟೇ ಜನಾ ಹೆಂಗ ಕುತಗೊಂಡ ಹೊಂಟಿತಾ೯ರ. ಯಾರ ಪರಿಚಯಾ ಇರಲ್ಲಾ ಏನಿರಲ್ಲಾ, ಅವ್ರ ಎಷ್ಟ ಅನ್ಯೋನ್ಯವಾಗಿ ಕೂತಗೊಂಡ ಹೊಂಟಿತಾ೯ರ ಎಷ್ಟ ಮಾತಾಡತಿರತಾರ, ಎಷ್ಟ ಅವ್ರವ್ರ ಜೀವನಾ ಇವ್ರ ಕೇಳ್ತೀತಾ೯ರ, ಇವ್ರ ಜೀವನದ ಅವ್ರ ಕೇಳ್ತೀತಾ೯ರ. ಹಿಂಗಾಗಿ ನಾವು ಭಾಳ ಕಲಿತೀವಿ, ಭಾಳ ಸ್ನೇಹ ಜೀವಿಯಾಗತೀವಿ ಆ ಇದರಲಿಂತ ಸ ನಾವು ಪ್ರಯಾಣ ಮಾಡುದರಲಿಂತ ಭಾಳ ಸ್ನೇಹಜೀವಿಯಾಗ್ತೀವಿ ಅಂತ ನಾ ಹೇಳಾಕ ಇಷ್ಟಾ ಪಡತೀನಿ.

ಹೇ ಆ ಇವತ್ತು ನಾನು cooking ಬಗ್ಗೆ ಹೇಳ್ತೀನಿ. Cooking ಅಂತ್ ಅಂದ್ರೆ ಅಡುಗೆ ಮಾಡೋದು. ಅಡುಗೆ ಮಾಡೋದು ಕೂಡ ಒಂದು ಆ ಒಳ್ಳೆ ಕಲೆ ಅಂತಾನೆ ಹೇಳ್ಬೋದು ಯಾಕೆ ಅಂತ್ ಅಂದ್ರೆ. ಅದ್ರಲ್ಲಿ ಆಸಕ್ತಿ ಇದ್ರೆ ಮಾತ್ರ ನಾವ್ ಏನೇ ಒಂದ್ ಅಡುಗೆ ಮಾಡಿದ್ರುನು ತುಂಬಾ ಚೆನ್ನಾಗ್ ಬರತ್ತೆ. ಈಗ ಆಸಕ್ತಿನೆ ಇಲ್ಲ ಅಂತ ಅಂದ್ರೆ ನಾವ್ ಅಡ್ಗೆ ಮಾಡಿದ್ದು ಏನು ಅಷ್ಟು ರುಚಿಯಾಗಿ ಮ~ ಮಾಡದಕ್ಕೆ ಆಗಲ್ಲ. ಮತ್ತೆ ರುಚಿಯಾಗಿ ಇರದು ಇಲ್ಲ. ಅಡ್ಗೆ ಅನ್ನೋದು ಈಗ ನನ್ಗು ಕೂಡ ತುಂಬಾ ಆಸಕ್ತಿ ಇದೆ ಅಡ್ಗೆ ಮಾಡೋದ್ರಲ್ಲೆಲ್ಲ. ಆ ಬೇರೆ ಬೇರೆ ಹೊಸ ಹೊಸ ಅಡ್ಗೆಗಳ್ನ ನಾನು try ಮಾಡ್ತಾ ಇರ್ತೀನಿ. ಅದು ತುಂಬಾ ಚೆನ್ನಾಗಿ ಬರತ್ತೆ. ಮತ್ತೆ ಇನ್ನೊಂದು. ನಾವು ಅಡ್ಗೆ ಮಾಡ್ಕೊಡೋದು ಕೂಡ ಈಗ ಕೆಲವ್ರಿಗೆ ಇಷ್ಟ ಆಗತ್ತೆ ಕೆಲವ್ರಿಗೆ ಅವ್ರ್ದು ರುಚಿನೆ ಬೇರೆ ಇರತ್ತೆ. So ಆ ತರನು difference ಇರತ್ತೆ. ಈಗ ಒಬ್ಬೊಬ್ರುಗು ಒಂದೊಂದ್ ತರ ರುಚಿಗಳು ಆ ಇರತ್ತೆ. ಆ ಅವ್ರ ರುಚಿ ತಕ್ಕಂಗೆ ನಾವ್ ಮಾಡ್ದೆ ಹೋದ್ರುನು at least ನಾವು ಸೊಲ್ಪ ಆದ್ರು ಆ ಅಂದ್ರೆ ಎಲ್ಲಾರ್ಗು ಆಗೋ ತರ ಆದ್ರೆ ನಾವು ಅಡ್ಗೆನ ಮಾಡ್~ ಮಾಡೋದು ತುಂಬಾ ಮುಖ್ಯ. ಈಗ ನಾವ್ ಮನೇಲಿ ಆ ಹೆಂಗಸ್ರು especially ಯಾವಾಗ್ಲು ಅಡ್ಗೆ ಮಾಡ್ತಿವಿ ಅನ್ನೋದ್ ಗೊತ್ತಿರತ್ತೆ . ಈಗ ಹೆಂಗಸ್ರು ಅಂತ ಬಂದಾಗ ಯಾವಾಗ್ಲು ಕೂಡ ನಮ್ಮ ರುಚಿಗೊಸ್ಕರ ನಾವ್ ಯಾವಾಗ್ಲು ಮಾಡ್ಕೊಳಲ್ಲ ಮನೇಲಿ ಎಷ್ಟು ಜನ ಇದಾರೆ. ಆ ಎಲ್ಲಾ ಜನರಿಗೂ ಕೂಡ ಇಷ್ಟ ಆಗ್ಲಿ ಅನ್ನೋ ತರ ನಾವು ಅಡ್ಗೆನ ಮಾಡ್ತಿವಿ . ಹಾಗಾಗಿ ಆ ಅಡ್ಗೆನ ನಾವು ಪ್ರೀತಿಯಿಂದ ಮತ್ತೆ ಆಸಕ್ತಿಯಿಂದ ಮಾಡೋದ್ರಿಂದ ಆ ಏನು ಅಡ್ಗೆ ಏನೇ ಮಾಡಿದ್ರುನು ಕೂಡ. ತುಂಬಾ ರುಚಿಯಾಗಿರತ್ತೆ. ನನ್~ ನನಗೆ ಇಷ್ಟ ಆಗೋ ಅಂಥದ್ದು ಅಥ್ವ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗೋ ಅಂಥ ಒಂದು ಸಿಹಿ ಪದಾರ್ಥ ಒಂದು ಹಯ್~ ಆ ಹಯಗ್ರೀವ ಅನ್ನೋದು. ನೀವ್ ಕೇಳಿರ್ತಿರ ಹಯಗ್ರೀವ ಅನ್ನೋದು ಹಯಗ್ರೀವ. ಅನ್ನೋದು ಈಗ ಒಂದು ದೇವಸ್ಥಾನದಲೆಲ್ಲ ನೀವ್ ತಿಂದು ಇರ್ತೀರಾ ಒಂದ್ ಸೊಲ್ ಸೊಲ್ಪ. ಅದು ಮಾಡೋದು ಕೂಡ ತುಂಬಾ easy ನೇ. ಆ ಕಡ್ಲೆಬೇಳೆನ ನೆನ್ಸ್ತಾರೆ, ನೆನ್ಸಿ ಒಂದ್ ಸೊಲ್ಪ ಹೊತ್ ಇಡ್ತಾರೆ. ಆಮೇಲೆ cooker ಅಲ್ ಇಟ್ಟಿ. ಬೇಯಿಸ್ಕೊತಾರೆ ಆ ನಂತರ ಅದನ್ನಆ ಬೆಲ್ಲದಲ್ಲಿ ಬೆಲ್ಲನ ನೀರ್ ನೀರ್ ಹಾಕಿ ಬೆಲ್ಲಕ್ಕೆ ಸೊಲ್ಪ ಬಿಸಿ ಮಾಡ್ಕೊಂಡು ನೀರ್ ಆದ್ಮೇಲೆ ಒಂದ್ ಸೊಲ್ಪ ಬೆಲ್ಲ ಕರ್ಗಿದ್ ಮೇಲೆ ಜಾಸ್ತಿ ನೀರ್ ಹಾಕೋಬಾರ್ದು. ಕಡ್ಲೆಬೇಳೆ ನಾವ್ ಏನ್ ಬೇಯಿಸ್ಕೊಂಡಿರ್ತಿವಿ ಅದನ್ನ ಸೊಲ್ಪ smash ಮಾಡ್ಬಿಟು ಅದಕ್ ಹಾಕಿ ಕುದ್ಸಿದ್ರೆ ಮತ್ತೆ ತುಪ್ಪದ್ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ. ನಾವು ಅಡ್ಗೆಲಿ ಏನೇನ್ ಪದಾರ್ಥನ use ಮಾಡ್ತಿವಿ ಅಂದ್ರೆ ಈವಾಗ ಬೆಲ್ಲ ಅಂತ. ಹೇಳ್ದೆ ಈಗ ಅದಕ್ಕೇ ಆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಿವಿ ಅಂತ ಹೇಳ್ದೆ. ತುಪ್ಪದಲ್ಲಿ ಒಗ್ಗರಣೆ ಅಂತ್ ಅಂದ್ರೆ ನಾವು dry fruits ನ use ಮಾಡ್ತಿವಿ ಅಂದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲಾ. So ಅಂಥವು ಮಕ್ಳಿಗು ಕೂಡ ತುಂಬಾ ಒಳ್ಳೇದು ಮತ್ತೆ ತುಪ್ಪ. ಮತ್ತೆ ಆ ಬೆಲ್ಲ ಏನೇ ಆಗ್ಬೋದು ಅದ್ರಲ್ ಇರೋ ಅಂಥ ಜಿಡ್ಡಿನಂಶ ನಮ್ಮ ದೇಹಕ್ ಸೇರ್ಕೊಂಡ್ರೆ ಅದಿನ್ನು ಒಳ್ಳೇದಾಗತ್ತೆ. ಅಂದ್ರೆ ಆ ಅಡ್ಗೆ ಮಾಡೋದ್ರಲ್ಲಿ ನಾವ್ ಎಲ್ಲದನ್ನು ಒಂದು ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿದ್ರೆ.